ಈ ಚಿತ್ರವನ್ನು ಒಂದು ದೊಡ್ಡ ನಗರ ಪ್ರದೇಶದಲ್ಲಿರುವಂತ ಒಂದು ಪುಸ್ತಕ ಮಾರಾಟ ಕೇಂದ್ರದಲ್ಲಿ ತೆಗೆದಂತ ಚಿತ್ರವಾಗಿದೆ ಈ ಚಿತ್ರದಲ್ಲಿ ವಿವಿಧ ಬಗೆಯ.

ಈ ಅಂಗಡಿಯಲ್ಲಿ ವಿವಿಧ ಬಗೆಯ ಅಲಂಕಾರ ಕೂಡ ಮಾಡಲಾಗಿದೆ ಈ ಅಂಗಡಿಗೆ ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ಒಂದು ಕುರ್ಚಿಯ ಮೇಲೆ ಕೂರಿಸಿ ಅವನಿಗೆ ವಿವಿಧ ವಿನ್ಯಾಸದ ರೀತಿಯಲ್ಲಿ ಮುಖದ ಮೇಲಿರುವ ಕೂದಲನ್ನು ತೆಗಯಲಾಗುತ್ತಿದೆ .

ಈ ಚಿತ್ರವು ಒಂದು ದೊಡ್ಡದಾದ ಖಾರ್ಕನೆಯಲ್ಲಿ ಈ ಚಿತ್ರವನ್ನು ಚಿತ್ರೀಕರಿಸಬಹುದು. ಈ ಖಾರ್ಕಾನೆಯಲ್ಲಿ ಬರುವಂತಹ ತ್ಯಾಜ್ಯ ತ್ಯಾಜ್ಯವನ್ನು ಒಂದು --

ನಾಲ್ಕೈದು ತುಂಬಾ ಸಂಖ್ಯೆಯಲ್ಲಿ ಪಾದ್ರಿಗಳು ನಿಂತು ಏನೋ ಒಂದು ಭೋದಿಸುತ್ತಿರುವ ರೀತಿಯಲ್ಲಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ನಗರ ಪ್ರದೇಶದಲ್ಲಿರುವಂತಹ ಒಂದು ಸಲೂನ್ ಅನ್ನೋದು ಆಗಿದೆ. ಈ ಸಲೂನ್ ನಲ್ಲಿ ಗಂಡಸರಿಗೆ --

ತಮ್ಮ ಕೇಶ ವಿನ್ಯಾಸವನ್ನ ಮಾಡಿಸಿಕೊಳ್ಳುತ್ತಾರೆ ಅದೆ ರೀತಿ ಮುಖವನ್ನು ಕೂಡ ಸುಂದರವಾಗಿ ಕಾಣಲು ಅಲಂಕಾರ ಕೂಡ ಮಾಡಿ ಮಾಡಲಾಗುತ್ತದೆ.

ಈ ರಸ್ತೆಯಲ್ಲಿ ಒಂದು ಆಟೋವನ್ನು ಒಬ್ಬ ವಾಹನ-ವಾಹನ ಚಲಾ-ಚಲಾಯಿಸುತ್ತಿದ್ದಾನೆ ಅದೇ ರೀತಿ ಈ ವಾಹನಕ್ಕೆ ಅತ್ತಲು ಜನರನ್ನು ಕೂಡ ಕೇಳುತ್ತಿದ್ದಾನೆ .

ಒಂದು ಐಷಾರಾಮಿ ಅದೇ ರೀತಿ ಸುಸಜ್ಜಿತ ಕಟ್ಟಡವನ್ನು ಹೊಂದಿರುವ ಒಂದು ಶಾಲೆ ಕಟ್ಟಡವಾಗಿದೆ. ಈ ಕಟ್ಟಡದಲ್ಲಿ ಎಲ್ಲಾ ಮಕ್ಕಳು ಏನೋ --

ಒಂದು ಊರಿನಲ್ಲಿ ಯಾವ್ದೋ ಒಂದು ಜಾತ್ರೆ ಇರುವ ರೀತಿಯಲ್ಲಿ ಕಾಣಿಸುತ್ತಿದೆ. ಈ ಜಾತ್ರೆಯಲ್ಲಿ ಒಂದು ದೇವಾಲಯದ ಮುಂದೆ.

ಈ ಚಿತ್ರವನ್ನು ಒಂದು ದೊಡ್ಡದಾದ ಕ್ರೈಸ್ತ ಮಿಷಿನರಿ ಶಾಲೆಯಲ್ಲಿ ಈ ಚಿತ್ರವನ್ನು ಚಿತ್ರೀಕರಿಸಲಾಗುವುದು ಈ ಶಾಲೆಯಲ್ಲಿ ಯಾವುದೋ ಒಂದು ಲಲಿತ ಕಲೆ--

ಈ ಚಿತ್ರದಲ್ಲಿ ಒಂದು ಯಾವ್ದೋ ಸಮಾರಂಭಕ್ಕೆ ಅಥವಾ ಯಾವ್ದೋ ಒಂದು ಸ್ಪರ್ಧೆಗೆ ಇಲ್ಲಿ ವಿದ್ಯಾರ್ಥಿಗಳು ಸಂಗ್ ರಂಗೋಲಿಯನ್ನ ಹಾಕುತ್ತಿರುವ ದೃಶ್ಯ ಕಾಣಿಸುತ್ತಿದೆ.

ಚಿತ್ರದಲ್ಲಿ ಒಂದು ನಗರದಲ್ಲಿ ಒಂದು ದೊಡ್ಡದಾದ ಸಮ್ಮೇಳನ ಅಥವಾ ಮೇಳ ನಡೆಯುತ್ತಿರುವ ರೀತಿಯಲ್ಲಿ ಕಾಣಿಸುತ್ತಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾಣುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಇದು ಒಂದು ಪ್ರವಾಸ ತಾಣವಾಗಿದೆ ಈ ಪ್ರವಾಸ ತಾಣದಲ್ಲಿ ಒಂದು ಬುದ್ಧನ ವಿಗ್ರಹವನ್ನು ಕೂಡ ಏರಿಸಲಾಗಿದೆ ಆ ಬುದ್ಧನ ವಿಗ್ರಹಕ್ಕೆ --

ಈ ಚಿತ್ರದಲ್ಲಿ ಒಂದು ಶಾಲೆಯಲ್ಲಿ ಯಾವುದೋ ಲಲಿತ ಕಲೆ ನಡೆಯುತ್ತಿರುವ ರೀತಿ ಕಾಣಿಸುತ್ತಿದೆ ಈ ಲಲಿತ ಕಲೆ ಯಲ್ಲಿ ಮಕ್ಕಳು ವಿವಿಧ ಬಗೆಯ ಬಣ್ಣದ ಅಳಗಳನ್ನು ಬಳಸಿ ತಮ್ಮ ಲಲಿತ ಕಲೆಗೆ ಉಪಕಾರ ಮಾಡಿಕೊಳ್ಳುತ್ತಿದ್ದಾರೆ

ಚಿತ್ರವನ್ನು ಒಂದು ದೊಡ್ಡದಾದ ಖಾರ್ಕಾನೆಯಲ್ಲಿ ಈ ಚಿತ್ರವನ್ನು ಚಿತ್ರಿಕರಿಸಬಹುದು ಈ ಖಾರ್ಕಾನೆಯಲ್ಲಿ ವಿವಿಧ ಬಗೆಯ ಕಬ್ಬಿಣದ ಅದಿರುಗಳನ್ನು--

ಕಬ್ಬಿಣದ ಅದಿರುಗಳಿಂದ ವಿವಿಧ ಬಗೆಯ ಕಬ್ಬಿಣದ ಉಪಕರಣಗಳನ್ನು ತಯಾರಿ ಮಾಡಿ ಲಾರಿಗೆ ಹಾಕುವ ದೃಶ್ಯವನ್ನು ಕಂಡುಬರುತ್ತಿದೆ .

ಚಿತ್ರವನ್ನು ಒಂದು ಮದುವೆಯ ನಡೆಯುತ್ತಿರುವ ಒಂದು ಸಮಾರಂಭದಲ್ಲಿ ಈ ಫೋಟೋ ವನ್ನು ಚಿತ್ರೀಕರಿಸಲಾಗಿದೆ .

ಚಿತ್ರವನ್ನು ಒಂದು ಆಸ್ಪತ್ರೆಯಲ್ಲಿ ಚಿತ್ರಿಕರಿಸದ ಚಿತ್ರವಾಗಿರಬಹುದು ಈ ಒಬ್ಬ ಈ ಆಸ್ಪತ್ರೆಯಲ್ಲಿ ಎಲ್ಲಾ ವೈದ್ಯಾಧಿಕಾರಿಗಳು--

ಚಿತ್ರವನ್ನು ಒಂದು ದೊಡ್ಡದಾದ ಶಾಲೆಯಲ್ಲಿ ಅದೆ ರೀತಿ ದೊಡ್ಡದಾದ ಕಟ್ಟಡ ಮತ್ತು ಸುಜದಿತ ಕಟ್ಟಡವನ್ನು ಹೊಂದಿರುವ ಶಾಲೆಯಲ್ಲಿ ಈ ಚಿತ್ರವನ್ನು ಚಿತ್ರೀಕರಿಸಿರಬಹುದು.